ಇರ್ ಮಿಸ್ ದಿಸ್ ಈಸ್ ದಿ ಬ್ರಾಂಡಿಂಗ್ ಕಂಪನಿ ಸೂಪ್ಪರಾಗಿ ಇರತ್ತೆ ತಿನ್ನಕ್ಕ ಎಲ್ಲಾ ಸಣ್ಣ ಮಕ್ಕಳು ಬಾರೀ ಇಷ್ಟ ಪಟ್ ತಿಂತಾರೆ.

ಲವರ್ಸ್ ಗಳಿಗೆ ಬಾರಿ ಯೂಸ್ ಆಗುತ್ತೆ ಲವ್ ಈ ಹೂನ ಎಲ್ಲ ಲವರ್ಸ್ ಡೇ ಗೆ ರೋಸ್ ಡೇ ಗೆ ಈ ಹೂಗುಳು ಬಾರಿ ಹುಡುಗುರು--

ಹೋ ನಮಸ್ಕಾರ ದೇವ್ರು ಈ ಪ್ಲೇಸ್ ನೋಡಕ್ಕೆ ಸೂಪರ್ ಆಗಿದೆ. ಹೊರಗ್ ನೋಡಿ ಎಲ್ಲ ಹಸುಗುಳು ಒಂದೇ ಎಲ್ಲ ನಾಟಿ ಹಸು ಅನ್ಸುತ್ತೆ ಒಳ್ಳೆ ಹಾಲು.

ಇದು ಹಳ್ಳಿ ಸೈಡ್ ಫ್ರೆಂಡ್ಸ್ ನೋಡಕ್ ಎಷ್ಟ್ ಚೆನ್ನಾಗಿದೆ ಸುಂದರವಾಗಿದೆ ಮುಂದೆ ನೋಡುದ್ರೆ ಗುಡ್ಡ ಎಷ್ಟು ಬೆಟ್ಟ ಗುಡ್ಡಗಳಿದೆ ನೋಡಿ ಫ್ರೆಂಡ್ಸ್ ಕೆಳಗೆ --

ಹಾಗೆ ಅದು ಬಾವಿ ಕಾಣುಸ್ತಿದೆ ಇದು ಜೋಳ ಇರ್ಬೇಕು ನಾಟಿ ಮಾಡಿರಂಗೂ ಐತೆ ಚೆನ್ನಾಗಿದೆ ನೋಡಕ್ಕೆ ನೇಚರ್ ಪಕ್ಕ ಕಬ್ಬು ಹಾಕಿದ್ದಾರೆ.